ಇದು ನಮ್ಮೂರ್ ಜಾತ್ರೆ ವಿಶೇಷ ಕಾರ್ಯಕ್ರಮದ ಊಟದ ಭೋಜನ ಅಡಿಗೆ ಮಾಡತ್ತಿರೋರು ನಮ್ಮ ಉರವ್ರು ಮತ್ತ್ ಈ ನಮ್ಮ ಊರಲ್ಲಿ ಜಾತ್ರೆ ವಿಶೇಷ ಇದ್ದಾಗ ಈ ತರ ಅಡಿಗೆ ಮಾಡತ್ತರೆ ಸ್ಪೆಷಲ್ ಆಗಿರುತ್ತೆ ಅಹ್ ಸ್ವೀಟ್ ಆಗಿರುತ್ತೆ ಮತ್ತೆ ತರಕಾರಿ ಎಲ್ಲಾ ಚಪಾತಿ ಎಲ್ಲಾ ಲೈಟ್ ಆಗಿರುತ್ತೆ.